ತಿರುವ ರಾಮಮಂದಿರವು ನಮ್ಮ ಭಾರತದಲ್ಲಿ ಒಂದು ಭವ್ಯ ಮಂದಿರವಾಗಿದೆ ಇವ್ರ ನಿರ್ಮಾಣವು ಮತ್ತೆ ಇದರ.

ಸ್ಥಾಪನೆಯು ಎಲ್ಲ ಗೋರ್ಮೆಂಟ್ ಗಳಿಂದಾನೆ ಮಾಡಲ್ಪಟ್ಟಿದೆ.

ಬಾಡಿ ಫಿಟ್ಟಿಂಗ್ ಅಂತಾನೆ ಹೇಳ್ಬಹುದು ಇಲ್ಲಿ ತುಂಬಾ ಹಣ ವ್ಯಯ ಮಾಡ್ತಾರೆ ಮತ್ತು ಆರೋಗ್ಯವನ್ನು ಪಡ್ಕೊಂತಾರೆ ಮತ್ತೆ ಗುಡ್ಡು ಹೆಲ್ತ್ ಲುಕ್ಕಿಂಗನ್ನ ಪಡ್ಕೊತ್ತಾರೆ.

ಇಲ್ಲಿ ಸಾಮಾನ್ಯವಾಗಿ ಸಿಟಿ ಗಳೆಲ್ಲ ಕಾಣ್ತಾವೆ ನಮ್ಮ್ ಹಳ್ಳಿಗಳಲ್ಲಿ ಎಲ್ಲಾ ಇಂತವೆಲ್ಲ ಇಲ್ಲ.

ರೋಡಲ್ಲಿ ನಾನ್ ನೋಡಿರೋವು ಒಂದು ತ್ರೀ ಟೈಪ್ಸ್ ಆವೆ ಒಂದು ಸಿಮೆಂಟಿನ್ ರೋಡ್ ಮತ್ತೆ ಡಾಂಬರ್ ರೋಡ್ .

ನಾವು ಇದನ್ನ ಟೆಂತರ್ತನ ಅಷ್ಟೇ ಓದಿದ್ವಿ ಈಗಾ ಕಾಮರ್ಸ್ ಡಿಪಾರ್ಟ್ಮೆಂಟ್ ಆದ್ರಿಂದ ನಮ್ಗೇನಿದ್ರು ಲೆಕ್ಕಚಾರಗಳು --

ಅದ್ರಲ್ಲ್ ಕೂಡ ಪೂರ್ತಿ ಜೀನಿಯಸ್ ಅಂತ ಹೇಳಕಾಗಲ್ಲ ಬಟ್ ಸೈನ್ಸ್ ಗೆ ಕಂಪೇರ್ ಮಾಡಿದ್ರೆ ಬೆಟ್ಟರ್ ಇಂಟೆಲಿಜೆನ್ಸ್ .

ಇನ್ನು ಹಲವಾರು ಹೆಸರುಗಳಿವೆ. ಹಡಗು ಹಡಗು ನಲ್ಲಿ ಹೋಗೋದು ತುಂಬಾ ಚೆನಾಗಿರು --

ನಮ್ಮ್ ಫ್ಯಾಮಿಲಿ ನೆ ಒಂದ್ ಸತ್ಯ ಪಾರ್ವತಿ ಪರಮೇಶ್ವರ ಮತ್ತೆ ಮಕ್ಕ್ಳು ಇಬ್ರು ಗಣೇಶ ಮತ್ತೆ ಸುಬ್ರಹ್ಮಣ್ಯ.

ಕನ್ಸ್ ಸ್ಟ್ರಕ್ಷನ್ ಬಿಲ್ಡಿಂಗ್ ಅಂದ್ರೆ ನಿರ್ಮಾಣವಾಗುತ್ತಿರುವ ಒಂದು ಕಟ್ಟಡ.

ಈ ದೊಡ್ಡ್ ದೊಡ್ದ್ ಪೈಪು ಅವ್ನೆಲ್ಲ ನಾವು ಆಲ್ಮೋಸ್ಟ್ ಅಲ್ಲ್ ಕಾರ್ಖಾನೆ ಮತ್ತೆ ದೊಡ್ದ್ ದೊಡ್ಡ್ ಸಿಟಿ ಗಳಲ್ಲಿ ನೋಡ್ಬಹುದು ನಮ್ ಕಡೆ ಇಂತೆಲ್ಲ ಕಾಣಾಕ್ ಸಿಗಲ್ಲ ಯಾಕಂದ್ರೆ ನಮ್ಮೂರಲ್ ಕಾರ್ಖಾನೆನೇ ಇಲ್ಲ.

ಗೋರ್ಮೆಂಟ್ ಕಟ್ಟಡಗಳನ್ನೆಲ್ಲ ನಾವು ಇಸೀ ಯಾಗ್ ಕಂಡುಹಿಡಿಬಹುದು ಯಾಕಂದ್ರೆ ಎಲ್ಲೋ ಕಲರ್ ಇರುತ್ತೆ.

ತುಂಬಾ ವೆರೈಟೀಸ್ ಇವೆ ಬುಟ್ ಆದ್ರೂ ನಮ್ಗೆಲ್ಲ ಸೂಟ್ ಆಗಲ್ಲ ನಮ್ಗೇನಿದ್ರು ಒಂದ್ ಕಪ್ ಚಾಯ್ ಇದ್ರೆ ಅದೇ ಬೆಸ್ಟ್ .

ಕಟ್ಟಿಂಗ್ ಶೋಪ್ ಅಂತ ನೆ ಹೇಳ್ಬಹುದು ಗಂಡ್ಮಕ್ಳಿಗಾದಂತ ಫಿಕ್ಸ್ ಶೋಪ್ ಮತ್ತೆ ಹೆಣ್ಮಕ್ಳು ಮಾಡ್ಸತವು ಬುಟ್ ಈಗ ಪಾರ್ಲರ್ ಇಡದ್ಬುಟ್ --

ನಾವು ಸಣ್ಣವರಿದಾಗ ಎಲ್ಲ ಗಂಡ್ ಮಕ್ಳು ಶೋಪ್ ಗೆ ಕರ್ಕೊಂಡು ಹೋಗಿ ನಮ್ಮ್ ಚಿಕ್ಕವರಿದ್ದಾಗಲ್ಲ ತಲೆ ಬೋಳ್ಸ್ಕೊಂಡ್ ಬಂದ್ಬಿಡ್ತಿದ್ರು.

ಈ ಜಾಂಡ್ ದಬ್ಬ ಅಂತೀದಿವಿ ನಾವು ಆವಾಗ ಫ್ಲ್ಯಾಗ್ ಇತ್ತಂದ್ರೆ ನ್ಯಾಷನಲ್ ಫ್ಲ್ಯಾಗ್ಸ್ ಇದ್ದಾಗ ಜಾಂಡ್ ದಬ್ಬ ಬಂದೈತಿ ಅಂತಿದ್ವಿ.

ಯಾಕಂದ್ರೆ ತುಂಬಾ ಅಲ್ಲಿ ಸಾ ಶಬ್ದ ಮತ್ತೆ ಡೊಳ್ಳು ಕುಣಿತ ಅವೆಲ್ಲ ತುಂಬಾ ಬಳ್ಸ್ಕೊಂಡು ತುಂಬಾ --

ತುಂಬಾ ವರೈಟೀಸ್ ಇವೆ ಈಗಿನ್ ಫೋಟೋಸ್ --

ಎಂಟ್ರಿ ಎಂಟ್ರಿ ಎಷ್ಟ್ ಚೆನ್ನಾಗಿರುತ್ತೆ ಎಕ್ಸಿಟ್ ಅಷ್ಟೇ ಚೆನ್ನಾಗಿರುತ್ತೆ ನಮ್ಮ್ ಮನಸ್ತಿತಿ ನಾವು ಎಂಟ್ರಿ ಎಂಗ್ ಕೊಡ್ತೀವಿ ನಮ್ಮ್ ಮನೆಗೆ.